ಇದನ್ನಾ ಈ ಸ್ಕೂಟಿನಾ ರೈಡ್ ಮಾಡಬಹುದು.

ಎರಡು ವೆರೈಟಿಯ ಸ್ಕೂಟಿ ನಾವಿಲ್ಲಿ ಈ ಇಮೇಜ್ ಅಲ್ಲಿ ನೋಡಬಹುದಾಗಿದೆ.

ಈ ಇಮೇಜ್ ನೋಡಿದ್ರೆ ಇದು ಮನೆಯ ಗೇಟ್ ಆಗಿ ಕಾಣುತ್ತಾ ಇದೆ.

ನನಗೆ ಕಾಣತ್ತಾ ಇರೋದು ಇದು ಒಂದು --

ಈ ಪಿಕ್ಚರ ಲ್ಲಿ ನಾನು ನಂಗೆ ಕಾಣತ್ತಾ ಇರೋದು --

ಎಲ್ಲಾ ಸಮಾನಗಳನ್ನಾ ನಾವಿಲ್ಲಿ ಇಮೇಜ್ ಅಲ್ಲಿ ನೋಡಬಹುದಾಗಿದೆ ಅಲ್ಲಿ ಒಂದ್ ಹೊತ್ತು ಮಿರರು ಇದೆ ಇಮೇಜ್ ಅಲ್ಲಿ.

ವಿಷ್ಯ ಮೇವ್ ಒಂದು ಚರ್ಚಿನ ತರ ಕಾಣತ್ತಾ ಇದೆ.

ಮೇಡಿನ ಒಂದು ಕ್ರಾಸ್ ಸೈನ್ಸ್ ಅದನ್ನಾ ನೋಡಬಹುದು ಒಬ್ಬ ಒಬ್ಬ ಮನುಷ್ಯನು ಅದ್ರ ಮುಂದೆ ಚಲಿಸ್ತಾ ಇದ್ದಾನೆ.

ಯಾವುದೋ ಭಜನೆ ಇಲ್ಲಾ ಪೂಜೆ ನಡೀತಿರೋ ಹಾಗೆ ಇದೆ.

ಅಹ್ ಇಲ್ಲಿ ನಾವು ಕುತ್ ಕೊಂಡು ಟೀ ಸದ್ ಕುಡಿಬಹುದು ಅಲ್ಲಿ ಡೋಮಿನ್ಸ್ ಸೆಂಟರ್ ಕಾಣತ್ತಿದೆ ಹಲವಾರು ವಿವಿಧ.

ದೊಡ್ಡದೊಡ್ಡ ಗಾತ್ರದ ಮೈದಾನವನ್ನು ನಾವು ಈ ಇಮೇಜ್ ಅಲ್ಲಿ ನೋಡಬಹುದು.

ಇಲ್ಲಿ ಜೋಳದ ಗಿಡ ಹೊಂಜಾಳಿನ ಗಿಡ ಕಾಣತ್ತಾ ಇದೆ ಇಮೇಜ್ ಅಲ್ಲಿ ಇದೊಂದು ಹೊಲದ ದೃಶ್ಯ.

ದೊಡ್ಡ ಗಾತ್ರದ ಮನೆಯನ್ನು ಬಿಲ್ಡಿಂಗ್ ಅನ್ನು ನೋಡಬಹುದು.

ಮೇ ಬಿ ಒಂದು ಮದುವೆಯ ತಯಾರಿ ಇಲ್ಲಾ ಯಾವದೋ ಒಂದು ಫಕ್ಷನ್ ನಿನ ತಯಾರಿ ನಡೀತದ್.

ಈ ಪಿಕ್ಚರಲ್ಲಿ ನಾವು ಒಂದು ಆಟೋವನ್ನು ಸಹ ನೋಡಬಹುದು.

ಒಬ್ಬ ತಂದೆ ತನ್ನ ಮಕ್ಕಳನ್ನಾ ಕರಕೊಂಡ್ ಬಂದು --

ನಾವು ಹಾಲು ವೆಜೆಟೇಬಲ್ಸ್ ಅನ್ನಾ ಮಾರತ್ತಾ ಇದೀನಿ.

ಪಾರ್ಕಿಂಗ್ ಏರಿಯಾ ತರ ಕಾಣತ್ತಾ ಇದೆ ಅದ್ರಲ್ಲಿ ಒಂದು ಕಾರು ಕೂಡ ಪಾರ್ಕ್ ಆಗಿದೆ.

ಇದು ಒಂದು ಬಿಲ್ಡಿಂಗ್ ನ ಅಂಡರ್ ಗ್ರೌಂಡ್ ದೃಶ್ಯ --

ದೊಡ್ಡದಾದ ಕೆರೆ ನೋಡಬಹುದು ಅದ್ರಲ್ಲಿ ವಾಟರ್ ಆಕ್ಟಿವಿಟೀಸ್ --

ಬ್ಯಾಂಕಿಗೆ ಹೋಗುವ ದಾರಿಯು ಸದ ಹೀಗೆ ಈದ್ ಪಿಕ್ಚರಲ್ಲಿ ಕಾಣತ್ತಾ ಇದೆ.

ಈ ಪಿಕ್ಚರಲ್ಲಿ ನಾವು ಹುಬ್ಬಳಿಯ ಏರ್ಪೋರ್ಟ್ ಅನ್ನ ನೋಡಬಹುದು.

ಇದೊಂದು ಏರ್ಪೋರ್ಟಿನ ದೃಶ್ಯ ಅಲ್ಲಿ ಹಲವಾರು ಜನ ಪ್ಯಾಸೆಂಜರ್ ಹೋಗಬಹುದು ಬರೋದು --

ಬುಕ್ ಡಿಪೋ ಸೆಂಟ್ರನ್ನು ನೋಡಬಹುದು ಹಲವಾರು ತರದ ಬುಕ್ಕುಗಳನ್ನಾ ನಾವು ಇಲ್ಲಿಂದ ಖರೀದಿಸಬಹುದು.

ಈ ಇಮೇಜ್ ಅಲ್ಲಿ ನಾವು ಹಲವಾರು ರೀತಿ ಬುಕ್ಕುಗಳನ್ನು ನೋಡಬಹುದು ಸಾಧ್ಯತೆ ಈ ಬುಕ್ ಸ್ಟಾಲ್ ಹೆಸ್ರು ಬಾರತ್ ಬುಕ್ ಡಿಪೋ ಸೆಂಟರ್ .